ಒಂದು ಮರ ಇದೆ ಆ ಮರಕ್ಕೆ ಬಿಳಿ ಮತ್ತು ರೆಡ್ ಕಲರ್ ಪೈಂಟನ್ನು ಬಲದಿದ್ದಾರೆ ಮರಗಳು ಕಾಣ್ಸ್ತ ಇದೆ ಪೋಸ್ಟ್ಮನ್ ಮನೆ ತುಂಬ ದೊಡ್ಡದಿದೆ.

ಈ ಚಿತ್ರದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಆತ ಡ್ರೆಸ್ ಯನ್ನ ಹಾಂಕೊಂಡು ನಿಂತಿದ್ದಾನೆ ಸಿವಿಲ್ ಇಂಜಿನಿಯರಿಂಗ್ ಅನ್ಸುತ್ತೆ ಮನೇನ ಅರ್ದರ್ಮ್ ಬರ್ದ ಕಟ್ಟಿದ್ದಾರೆ ಸಿಮೆಂಟ್ ಇಟ್ಟಿದ್ದಾರೆ.

ಚಿತ್ರದಲ್ಲಿ ಕಪ್ಗಳನ್ನು ಇಟ್ಟಿದ್ದಾರೆ ಮತ್ತು ಬಲೂನ್ಸ್ ಗಳನ್ನೂ ಕಟ್ಟಿದ್ದಾರೆ ಇಲ್ಲಿ ಎ.ಕೆ ಫಿನ್ಸ್ ನೆಸ್ ಸಿ ವೈ ಜಿ ವೈ ಎಂ ಸೆಲೆಬ್ರೇಶನ್ ಅಂತ ಇದೆ.

ಕ್ಯಾಮೆರಾ ಫೋಟೋ ಅನ್ನು ತೆಗೆಯುತ್ತಿದ್ದಾರೆ. ಬರೆ ಕೂದಲುಗಳು ಕಾಣಿಸುತ್ತಾ ಇವೆ ಮತ್ತೆ ಈ ಹುಡುಗಿಯ ಡ್ರೆಸ್ಸು ತುಂಬಾ ಚನ್ನಾಗಿ ಇದೆ ಒಬ್ಬಳು ಮುಸ್ಲಿಂ ಲೆಹೆಂಗಾ ಹಾಕಿದ್ದಾಳೆ.

ನಾನು ಎಂದು ಈ ತರ ಮಷೀನ್ ನೋಡಿರಲಿಲ್ಲ ನೋಡಬೇಕೆಂಬ ಅಸೆ ಒಂದು ದಿನ ಬೆಂಗಳೂರು ಗೆ ಹೋಗುತ್ತೇನೆ ಇದರ ಟ್ರೇನಿಂಗ ---

ಅಶೋಕ ಚಕ್ರವನ್ನು ಹೊಂದಿದೆ ಸ್ಕೂಲ್ ಮಕ್ಕಳು ನಿಂತಿದ್ದಾರೆ ಟೀಚರ್ಸ್ ನಿಂತಿದ್ದಾರೆ ಇವರು ವೈಟ್ ಅಂಡ್ ವೈಟ್ ಹಾಕಿದ್ದಾರೆ.

ಇಲ್ಲಿ ಪ್ಯಾಡಗಳು ಸಿಗುತ್ತವೆ ಹೆಣ್ಣುಮಕ್ಕಳಿಗೆ ಮತ್ತು ತಲೆಗೆ ಹಚ್ಚಲು ಬಾ ಎಣ್ಣೆಯು ಸಿಗುತ್ತದೆ ಚಿಕ್ಕಮಕ್ಕಳಿಗೆ ಪಾಂಪೆರ್ಸ್ ಸಿಗುತ್ತವೆ .